ಹಲಗೆ ಮೇಲೆ ತಂಪು ಪಾನೀಯಗಳು ಹಾಗು ನೀರಿನ ಬಾಟಲ್ಗಳು ಇದಾವೆ ಮೆರಿಂಡ ಸೆವೆನ್ಪ್ ಬಾಟಲ್ ಇದೆ .

ಇದು ಒಂದು ಬಿಳಿ ಬಣ್ಣದ ಕಾರಾಗಿದ್ದು ಕೆಎ ಫೈವ್ ಸಿಕ್ಸ್ ಝೀರೋ ಟು ಏಟ್ ಅಂತ ಅಳದಿ ಬಣ್ಣದ ಬೋರ್ಡ್ ಆಗಿದೆ. ಅಂಗೇ ಇದರ್ ಮೇಲೆ ಲಗ್ಗೇಜ್ ಇಡೋಕ್ಕೆ --

ಹಾಗೆ ಅಲೊಂದು ಸಿಂಕ್ ಇದೆ ಒಂದು ಫ್ಯಾನ್ ಕೂಡ ಇದೆ ಎರಡ ಸಿಂಕ್ ಇದೆ ಇದು ಹೊಸ ಚೇರು ಚೇರ್ ಗಿನ್ನು ಕವರ್ ಹಾಕಿಲ್ಲಾ.